ಲಿಬ್ರೆ ಆಫೀಸ್ ಕ್ಯಾಲ್ಕ್ ನಲ್ಲಿ ಇನ್ಸರ್ಟಿಂಗ್ ಇಮೇಜಸ್ ಎಂಬ ವಿಷಯದ ಬಗ್ಗಿರುವ ಈ ಸ್ಪೋಕನ್ ಟ್ಯುಟೋರಿಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ನಲ್ಲಿ ನಾವು ಡಾಕ್ಯುಮೆಂಟ್ ನಲ್ಲಿ ಇಮೇಜ್ ಫೈಲ್ ಒಂದನ್ನು ಹೇಗೆ ಸೇರಿಸುವುದು ರೈಟರ್ ನಲ್ಲಿ ಟೇಬಲ್ ಗಳನ್ನು ಹೇಗೆ ಸೇರಿಸುವುದು ರೈಟರ್ ನಲ್ಲಿ ಹೈಪರ್ ಲಿಂಕನ್ನು ಹೇಗೆ ಸೇರಿಸುವುದು ಎಂಬೀ ಮುಂತಾದವುಗಳನ್ನು ಕಲಿಯುತ್ತೇವೆ
ಇಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ಆಗಿ ಜಿಎನ್ಯು ಲಿನಕ್ಸ್ ಅನ್ನು ಮತ್ತು ಲಿಬ್ರೆ ಆಫೀಸ್ ಸೂಟ್ ಆವೃತ್ತಿ 334 ಅನ್ನು ಬಳಸುತ್ತಿದ್ದೇವೆ
ನಾವು ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಒಂದು ಇಮೇಜನ್ನು ಹೇಗೆ ಸೇರಿಸಬೇಕೆಂಬುದನ್ನು ಕಲಿಯುವುದರೊಂದಿಗೆ ಈ ಪಾಠವನ್ನು ಆರಂಭಿಸೋಣ
ಬನ್ನಿ ನಮ್ಮ resumeಒಡಿಟಿ ಫೈಲ್ ಅನ್ನು ಒಪನ್ ಮಾಡೋಣ
ಡಾಕ್ಯುಮೆಂಟ್ ನಲ್ಲಿ ಒಂದು ಇಮೇಜ್ ಸೇರಿಸಲು ಮೊದಲು resumeಒಡಿಟಿ ಎಂಬ ಡಾಕ್ಯುಮೆಂಟ್ ನ ಒಳಗೆ ಕ್ಲಿಕ್ ಮಾಡಿ
ಈಗ ಮೆನ್ಯು ಬಾರ್ ನಲ್ಲಿ ಇನ್ಸರ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಪಿಕ್ಚರ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಕೊನೆದಾಗಿ ಫ್ರಾಮ್ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ
ನೀವು ಒಂದು ಇನ್ಸರ್ಟ್ ಪಿಕ್ಚರ್ ಎಂಬ ಡಯಲಾಗ್ ಬಾಕ್ಸ್ ಅನ್ನು ನೋಡುವಿರಿ
ಈಗ ನೀವು ಈ ಮೊದಲೇ ನಿಮ್ಮ ಸಿಸ್ಟಮ್ ನಲ್ಲಿ ಇಮೇಜನ್ನು ಸೇವ್ ಮಾಡಿದ್ದಲ್ಲಿ ಲೊಕೇಷನ್ ನಲ್ಲಿ ಆ ಇಮೇಜ್ ನ ಹೆಸರು ಬರೆಯುವುದರ ಮೂಲಕ ಅದನ್ನು ಆಯ್ಕೆ ಮಾಡಬಹುದು
ಆದರೆ ನಾವಿಲ್ಲಿ ಯಾವುದೇ ಇಮೇಜನ್ನು ಸೇವ್ ಮಾಡದೇ ಇರುವ ಕಾರಣ ಸಾಮಾನ್ಯವಾಗಿ ಸಿಸ್ಟಮ್ ನಲ್ಲಿ ಇರುವ ಇಮೇಜನ್ನು ಇಲ್ಲಿ ಸೇರಿಸೋಣ
ಅದಕ್ಕಾಗಿ ಡಯಲಾಗ್ ಬಾಕ್ಸ್ ನ ಎಡಗಡೆಯಿರುವ ಪಿಕ್ಚರ್ಸ್ ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡಿ
ಈಗ ಇಲ್ಲಿ ಯಾವುದಾದರೊಂದು ಇಮೇಜಿನ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೊನೆಯಲ್ಲಿ ಒಪೆನ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಇಮೇಜ್ ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಸೇರಿದೆ ಎಂಬುದನ್ನು ನೀವು ನೋಡಬಹುದು
ನೀವು ಈ ಇಮೇಜಿನ ಆಕಾರವನ್ನೂ ಬದಲಿಸಬಹುದು ಮತ್ತು ಇದನ್ನು ರೆಸ್ಯೂಮ್ ಎನ್ನುವುದರ ಮೇಲ್ಗಡೆ ಬಲಕೋಣೆಯಲ್ಲಿ ಕೂಡಾ ಇರಿಸಬಹುದು
ಅದಕ್ಕಾಗಿ ಮೊದಲು ಇಮೇಜ್ ನ ಮೇಲೆ ಕ್ಲಿಕ್ ಮಾಡಿ
ಇಮೇಜಿನ ಮೇಲೆ ವರ್ಣಯುತವಾದ ಹ್ಯಾಂಡಲ್ಸ್ ತೋರುತ್ತದೆ
ಯಾವುದಾದರೊಂದು ಹ್ಯಾಂಡಲ್ ನ ಮೇಲೆ ಕರ್ಸರ್ ಇಟ್ಟು ಎಡ ಮೌಸ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಕರ್ಸರ್ ಅನ್ನು ಡ್ರ್ಯಾಗ್ ಮಾಡಿ ಇಮೇಜಿನ ಆಕಾರವನ್ನು ಬದಲಿಸಿ
ಆಕಾರ ಬದಲಾದ ಮೇಲೆ ಇಮೇಜಿನ ಮೇಲೆ ಕ್ಲಿಕ್ ಮಾಡಿ ಅದನ್ನು ಎಡಿಟರ್ ನ ಬಲ ಮೇಲ್ಭಾಗದ ಕೋಣೆಗೆ ಎಳೆದೊಯ್ಯಿರಿ
ಇಮೇಜನ್ನು ಸೇರಿಸಲು ಇರುವ ಇತರೆ ಪ್ರಸಿದ್ಧ ಪ್ರಕಾರಗಳೆಂದರೆ ಕ್ಲಿಪ್ಬೋರ್ಡ್ ಅಥವಾ ಸ್ಕ್ಯಾನರ್ ನ ಉಪಯೋಗದಿಂದ ಇಮೇಜನ್ನು ಸೇರಿಸುವುದು ಮತ್ತು ಗ್ಯಾಲರಿ ಯ ಮೂಲಕ ಇಮೇಜನ್ನು ಸೇರಿಸುವುದು ಇತ್ಯಾದಿ
ಈಗ ನಾವು ರೈಟರ್ ನಲ್ಲಿ ಟೇಬಲ್ ಅನ್ನು ಹೇಗೆ ಸೇರಿಸುವುದೆಂದು ನೋಡೋಣ
ಟೇಬಲ್ಸ್ ಎನ್ನುವುದು ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಬಳಕೆದಾರನಿಗೆ ಅವನಲ್ಲಿನ ಮಾಹಿತಿಗಳನ್ನು ಸಾರಿಣಿಯ ಕ್ರಮದಲ್ಲಿ ಜೋಡಿಸಲು ಸಹಾಯ ಮಾಡುತ್ತದೆ
ನಿಮ್ಮ ಡಾಕ್ಯುಮೆಂಟನಲ್ಲಿ ಟೇಬಲ್ ಅನ್ನು ಸೇರಿಸಲು ಒಂದೇ ಟೂಲ್ ಬಾರ್ ನಲ್ಲಿ ಟೇಬಲ್ ಎಂಬಲ್ಲಿ ಕ್ಲಿಕ್ ಮಾಡಿ ಅದರ ಆಕಾರವನ್ನು ಆಯ್ಕೆಮಾಡಬಹುದು ಅಥವಾ ಮೆನ್ಯು ಬಾರ್ ನಲ್ಲಿ ಇನ್ಸರ್ಟ್ ಎಂಬ ವಿಕಲ್ಪದ ಮೂಲಕ ಸೇರಿಸಬಹುದಾಗಿದೆ
ಹಾಗಾಗಿ ಎಡ್ಯುಕೇಷನ್ ಡಿಟೇಲ್ಸ್ ಎಂಬ ಹೆಡಿಂಗ್ ನ ಕೆಳಗೆ ಟೇಬಲ್ ಅನ್ನು ಸೇರಿಸಲು ಕರ್ಸರ್ ಅನ್ನು ಆ ಹೆಡಿಂಗ್ ನ ಕೆಳಗೆ ಇಡಿ
ಈಗ ಮೆನ್ಯು ಬಾರ್ ನಲ್ಲಿ ಇನ್ಸರ್ಟ್ ಮೆನ್ಯುವಿನ ಮೇಲೆ ಕ್ಲಿಕ್ ಮಾಡಿ ಮತ್ತು ಟೇಬಲ್ಸ್ ಎಂಬುವುದರ ಮೇಲೆ ಕ್ಲಿಕ್ ಮಾಡಿ
ಇದು ವಿವಿಧ ಸ್ಥಾನಗಳನ್ನೊಳಗೊಂಡ ಡಯಲಾಗ್ ಬಾಕ್ಸ್ ಒಂದನ್ನು ಒಪನ್ ಮಾಡುತ್ತದೆ
ಅಲ್ಲಿ ನೇಮ್ ಎಂಬ ಸ್ಥಾನದಲ್ಲಿ ರೆಸ್ಯೂಮ್ ಟೇಬಲ್ ಎಂದು ಹೆಸರು ಕೊಡೋಣ
ಸೈಜ್ ಎಂಬ ಹೆಡಿಂಗ್ ನ ಕೆಳಗೆ ಹೋಗಿ ಅಲ್ಲಿ ಕಾಲಮ್ನ್ಸ್ ನ ಸಂಖ್ಯೆಯನ್ನು 2 ಎಂದು ಇಡಿ
ರೋವ್ಸ್ ನ ಸ್ಥಾನದಲ್ಲಿ ಮೇಲ್ಬಾಣದ ಮೇಲೆ ಕ್ಲಿಕ್ ಮಾಡಿ 4 ರ ತನಕ ರೋವ್ಸ್ ನ ಸಂಖ್ಯೆಯನ್ನು ಹೆಚ್ಚಿಸಿ
ಹೀಗೆ ಕಾಲಮ್ನ್ಸ್ ಮತ್ತು ರೋವ್ಸ್ ಗಳಲ್ಲಿ ಮೇಲ್ಬಾಣ ಮತ್ತು ಕೆಳಬಾಣ ವನ್ನು ಬಳಸಿ ನೀವು ಟೇಬಲ್ ನ ಆಕಾರವನ್ನು ಹೆಚ್ಚು ಕಡಿಮೆ ಮಾಡಬಹುದು
ಈಗ ಡಯಲಾಗ್ ಬಾಕ್ಸ್ ನಲ್ಲಿ ಆಟೋಫಾರ್ಮಾಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಇದು ಹೊಸ ಡಯಲಾಗ್ ಬಾಕ್ಸ್ ಅನ್ನು ಒಪನ್ ಮಾಡುತ್ತದೆ
ಅಲ್ಲಿ ನೀವು ಟೇಬಲ್ ನ ಯಾವ ಪ್ರಾರೂಪವನ್ನು ಇಡಬಯಸುವಿರೋ ಅದನ್ನು ಆಯ್ಕೆಮಾಡಬಹುದು
ರೈಟರ್ ಪ್ರಾರೂಪವನ್ನು ಆಯ್ಕೆಮಾಡಲು ಹಲವು ವಿಕಲ್ಪಗಳನ್ನು ಕೊಡುತ್ತದೆ
ನಾವು ಫಾರ್ಮ್ಯಾಟ್ ನ ಒಳಗೆ ನೋನ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡೋಣ ನಂತರ ಒಕ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಮತ್ತೊಮ್ಮೆ ಒಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನೋಡಿ ಹೆಡಿಂಗ್ ನ ಕೆಳಗೆ ಎರಡು ಕಾಲಮ್ ಹಾಗೂ ನಾಲ್ಕು ರೋ ಇರುವ ಟೇಬಲ್ ಒಂದು ಸೇರಲ್ಪಟ್ಟಿದೆ
ಈಗ ನಾವು ಸಾರಿಣಿಯ ಒಳಗೆ ಯಾವ ಮಾಹಿತಿಯನ್ನಾದರೂ ತುಂಬಿಸಬಹುದಾಗಿದೆ
ಉದಾಹರಣೆಗಾಗಿ ಟೇಬಲ್ ನ ಮೊದಲ ಕಾಲಮ್ ಹಾಗೂ ಮೊದಲ ರೋ ನಲ್ಲಿನ ಸೆಲ್ ನ ಒಳಗೆ ಕ್ಲಿಕ್ ಮಾಡಿ
ನಾವಿಲ್ಲಿ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಎಂದು ಟೈಪ್ ಮಾಡೋಣ
ಈಗ ಪಕ್ಕದ ಸೆಲ್ ಅನ್ನು ಕ್ಲಿಕ್ ಮಾಡಿ 93 ಪರ್ಸೆಂಟ್ ಎಂದು ಟೈಪ್ ಮಾಡಿ
ಇದರಿಂದ ರಮೇಶನು ಮಾಧ್ಯಮಿಕ ಪರೀಕ್ಷೆಯಲ್ಲಿ 93 ಪ್ರತಿಶತ ಅಂಕವನ್ನು ಗಳಿಸಿದ್ದಾನೆಂದು ತಿಳಿಯುತ್ತದೆ
ಹೀಗೆ ನಾವು ಈ ಟೇಬಲ್ ನಲ್ಲಿ ಇನ್ನೂ ಹೆಚ್ಚಿನ ಶೈಕ್ಷಣಿಕ ವಿವರಗಳನ್ನು ಟೈಪ್ ಮಾಡಬಹುದು
ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಎಂದು ಟೈಪ್ ಮಾಡಿರುವ ಸೆಲ್ ನ ಸರಿಯಾಗಿ ಕೆಳಭಾಗದಲ್ಲಿರುವ ಸೆಲ್ ನಲ್ಲಿ ಕ್ಲಿಕ್ ಮಾಡಿ
ಇಲ್ಲಿ ನಾವು ಹೈಹರ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಎಂದು ಟೈಪ್ ಮಾಡೋಣ ಹಾಗೂ ಪಕ್ಕದ ಸೆಲ್ ನಲ್ಲಿ 88 ಪರ್ಸೆಂಟ್ ಎಂದು ಅಂಕವನ್ನು ಟೈಪ್ ಮಾಡೋಣ
ಮುಂದಿನ ಸೆಲ್ ಗೆ ಹೊಗಲು ಮೂರನೇ ರೋ ನಲ್ಲಿನ ಮೊದಲನೇ ಸೆಲ್ ಮೇಲೆ ಕ್ಲಿಕ್ ಮಾಡಿ
ಪರ್ಯಾಯವಾಗಿ ಒಂದು ಸೆಲ್ ನಿಂದ ಮತ್ತೊಂದು ಸೆಲ್ ಗೆ ಹೋಗಲು ಟ್ಯಾಬ್ ಕೀ ಯನ್ನು ಒತ್ತಿ
ಹೀಗಿರುವಾಗ ಟ್ಯಾಬ್ ಒತ್ತಿ ಮತ್ತು ಅಲ್ಲಿ ಗ್ರ್ಯಾಜುಯೇಷನ್ ಎಂದು ಟೈಪ್ ಮಾಡಿ
ಪಕ್ಕದ ಸೆಲ್ ನಲ್ಲಿ 75 ಎಂದು ಅಂಕವನ್ನು ಟೈಪ್ ಮಾಡಿ
ಕೊನೆಯದಾಗಿ ಕೊನೆಯ ರೋ ನಲ್ಲಿನ ಮೊದಲ ಸೆಲ್ ನಲ್ಲಿ ಕ್ಲಿಕ್ ಮಾಡಿ
ಅಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಎಂದು ಟೈಪ್ ಮಾಡಿ ಮತ್ತು ಪಕ್ಕದ ಸೆಲ್ ನಲ್ಲಿ 70 ಎಂದು ಅಂಕವನ್ನು ಟೈಪ್ ಮಾಡಿ
ಈಗ ನೋಡಿ ಈ ಟೇಬಲ್ ಶೈಕ್ಷಣಿಕ ವಿವರಣೆಗಳೊಂದಿಗೆ ರೆಸ್ಯುಮೆಯಲ್ಲಿ ಸೇರಿಕೊಂಡಿದೆ
ಸರಿ ಈಗ ಟೇಬಲ್ ನ ಕೊನೆಯ ಸೆಲ್ ನಲ್ಲಿ ಕರ್ಸರ್ ಅನ್ನು ಇಡಿ ಎಲ್ಲಿಯಾದರೂ ನಮಗೆ ಟೇಬಲ್ ನ ಕೊನೆಯ ರೋ ನ ಸರಿಯಾಗಿ ಕೆಳ ಭಾಗದಲ್ಲಿ ಇನ್ನೊಂದು ರೋ ಅನ್ನು ಸೇರಿಸಬೇಕಾದಲ್ಲಿ ಕೀಬೋರ್ಡ್ ನಲ್ಲಿ Tab ಕೀಯನ್ನು ಒತ್ತಿ
ಗಮನಿಸಿ ಹೊಸ ರೋ ಸೇರಲ್ಪಟ್ಟಿದೆ
ಟೇಬಲ್ ನ ಎಡಬದಿಯಲ್ಲಿ ನಾವು ಪ್ರಾಪ್ತವಾದ ಪಿಎಚ್ಡಿ ಡಿಗ್ರಿಯನ್ನು ಟೈಪ್ ಮಾಡೋಣ ಮತ್ತು ಬಲಬದಿಯಲ್ಲಿ 65 ಎಂದು ಪ್ರಾಪ್ತಾಂಕವನ್ನು ಟೈಪ್ ಮಾಡೋಣ
ಇದರಿಂದ ನಮಗೆ ತಿಳಿಯುವುದೇನೆಂದರೆ ಕರ್ಸರ್ ಕೊನೆಯ ರೋ ನಲ್ಲಿ ಇದ್ದಾಗ ಒಂದು ಹೊಸ ರೋ ಅನ್ನು ಸೇರಿಸಲು Tab ಕೀ ತುಂಬಾ ಉಪಯುಕ್ತವಾಗಿದೆ ಎಂದು
Tab ಮತ್ತು ShiftTab ಕೀಗಳನ್ನುಉಪಯೋಗಿಸಿ ನಾವು ಟೇಬಲ್ ನ ಒಳಗೆ ಒಂದು ಸೆಲ್ ನಿಂದ ಇನ್ನೊಂದು ಸೆಲ್ ಗೆ ಚಲಿಸಬಹುದು
ಟೇಬಲ್ ನ ಇನ್ನೊಂದು ವಿಶೇಷತೆ ಆಪ್ಟಿಮಲ್ ಕಾಲಮ್ನ ವಿಡ್ತ್ ಆಗಿದೆ
ಇದು ಸ್ವಯಂ ಸೆಲ್ ನಲ್ಲಿರುವ ಕಂಟೆಂಟ್ ನ ಅನುಸಾರವಾಗಿ ಕಾಲಮ್ ನ ಅಗಲವನ್ನು ನಿಶ್ಚಯಿಸುತ್ತದೆ
ಟೇಬಲ್ ನ ಎರಡನೇಯ ಅಥವಾ ಬಲಗಡೆಯಿರುವ ಕಲಮ್ ನಲ್ಲಿ ಈ ವಿಶೇಷತೆಯನ್ನು ಸಾಧಿಸಲು ಮೊದಲು ಆ ಕಲಮ್ ನಲ್ಲಿ ಎಲ್ಲಾದರೂ ಕ್ಲಿಕ್ ಮಾಡುವುದರ ಮೂಲಕ ಕರ್ಸರ್ ಅನ್ನು ಇಡಿ
ನಾವೀಗ ಕೊನೆಯ ಸೆಲ್ ನಲ್ಲಿ 65 ಎಂಬುದರ ನಂತರ ಕರ್ಸರ್ ಇಡೋಣ
ಈಗ ಮೆನ್ಯು ಬಾರ್ ನಲ್ಲಿ ಟೇಬಲ್ ಮೆನ್ಯು ವನ್ನು ಕ್ಲಿಕ್ ಮಾಡಿ ಮತ್ತು ಆಟೋಫಿಟ್ ಎಂಬ ವಿಕಲ್ಪಕ್ಕೆ ಹೋಗಿ
ಅಲ್ಲಿ ಪರದೆಯ ಮೇಲೆ ತೋರುತ್ತಿರುವ ಆಪ್ಟಿಮಲ್ ಕಾಲಮ್ನ ವಿಡ್ತ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ನೋಡಿ ಕಲಮ್ ನಲ್ಲಿ ಸೆಲ್ಸ್ ನ ಕಂಟೆಂಟ್ ಗೆ ಅನುಸಾರವಾಗಿ ಕಲಮ್ ನ ಅಗಲವು ಸ್ವಯಂ ನಿಶ್ಚಯವಾಗಿದೆ
ಹೀಗೆ ನಾವು ಟೇಬಲ್ ನಲ್ಲಿನ ಯಾವುದೇ ಕಲಂ ಅನ್ನು ವ್ಯವಸ್ಥಿತಗೊಳಿಸಬಹುದು
ನೀವು ನಿಮ್ಮ ಟೇಬಲ್ ಗೆ ವಿವಿಧ ಪ್ರಕಾರದ ಅಂಚನ್ನು ಹಾಕಬಹುದು
ನೀವು ಟೇಬಲ್ ಗೆ ಅಂಚನ್ನು ಹಾಕದೆಯೇ ಕೂಡಾ ಇರಬಹುದು ಅಥವಾ ಎಲ್ಲ ಒಳಗಿನ ಮತ್ತು ಹೊರಗಿನ ಅಂಚನ್ನು ಹಾಕಬಹುದು ಅಥವಾ ಕೇವಲ ಹೊರಗಿನ ಅಂಚನಷ್ಟೇ ಹಾಕಬಹುದಾಗಿದೆ
ಹೀಗೆ ಮಾಡಲು ಬೇಕಾದ ಸರಿಯಾದ ವಿಕಲ್ಪಗಳನ್ನು ಪಡೆಯಲು ಮುಖ್ಯಮೆನ್ಯುವಿನಲ್ಲಿ ಟೇಬಲ್ ಟ್ಯಾಬ್ ಅನ್ನು ಆಯ್ಕೆ ಮಾಡಿ ಅಲ್ಲಿ ಟೇಬಲ್ ಪ್ರಾಪರ್ಟೀಸ್ ಎಂಬಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಬಾರ್ಡರ್ Tab ಅನ್ನು ಕ್ಲಿಕ್ ಮಾಡಿ
ಮುಂದೆ ನಾವು ರೈಟರ್ ನಲ್ಲಿ ಹೈಪರ್ ಲಿಂಕ್ಸ್ ಹೇಗೆ ಸಂರಚಿತವಾಗುತ್ತದೆ ಎಂದು ಕಲಿಯೋಣ
ಹೈಪರ್ ಲಿಂಕ್ ನ ಸಹಾಯದಿಂದ ಬಳಕೆದಾರರು ಹೈಪರ್ ಟೆಕ್ಸ್ಟನ್ನು ಬ್ರೌಸ್ ಮಾಡಬಹುದು ಅಥವಾ ಅದಿದ್ದಲ್ಲಿಗೆ ಹೋಗಬಹುದು
ಹೈಪರ್ ಲಿಂಕ್ ಎನ್ನುವುದೊಂದು ಡಾಕ್ಯುಮೆಂಟಿಗೆ ಬೇಕಾದ ಆಕರದ ಕುಂಡಿಯಾಗಿದೆ ಈ ಕುಂಡಿಯಿಂದ ಬಳಕೆದಾರನು ಆಕರವನ್ನು ನೇರವಾಗಿ ತಲುಪಬಹುದು
ಹೈಪರ್ ಲಿಂಕ್ ಎನ್ನುವುದು ಸಂಪೂರ್ಣ ಡಾಕ್ಯುಮೆಂಟನ್ನು ಅಥವಾ ಅದರಲ್ಲಿರುವ ನಿರ್ದಿಷ್ಟವಾದ ಅಂಶವನ್ನು ತೋರಿಸುತ್ತದೆ
ಫೈಲ್ ನಲ್ಲಿ ಹೈಪರ್ ಲಿಂಕ್ ಅನ್ನು ರಚಿಸುವ ಮೊದಲು ಹೈಪರ್ ಲಿಂಕ್ ಮಾಡಲು ಒಂದು ಡಕ್ಯುಮೆಂಟ್ ಅನ್ನು ರಚಿಸೋಣ
ಅದಕ್ಕಾಗಿ ಟೂಲ್ ಬಾರ್ ನಲ್ಲಿ ನ್ಯೂ ಎಂಬ ಐಕಾನ್ ಮೇಲೆ ಕ್ಲಿಕ್ ಮಾಡಿ
ಒಂದು ಹೊಸ ಟೆಕ್ಸ್ಟ್ ಡಾಕ್ಯುಮೆಂಟ್ ಒಪನ್ ಆಗುತ್ತದೆ
ನಾವೀಗ ಈ ಹೊಸ ಡಾಕ್ಯುಮೆಂಟ್ ನಲ್ಲಿ ಹಾಬೀಸ್ ಗಾಗಿ ಟೇಬಲ್ ರಚಿಸೋಣ
ಅದಕ್ಕಾಗಿ ನಾವು ಹಾಬೀಸ್ ಎಂದು ಹೆಡಿಂಗ್ ಬರೆಯೋಣ
Enter ಕೀಯನ್ನು ಒತ್ತಿ
ಈಗ ಕೆಲವು ಹವ್ಯಾಸಗಳನ್ನು ಒಂದರ ಕೆಳಗೆ ಒಂದರಂತೆ ಬರೆಯೋಣ ಉದಾಹರಣೆಗೆ ಲಿಸ್ಟೆನಿಂಗ್ ಟಿಒ ಮ್ಯೂಸಿಕ್ ಪ್ಲೇಯಿಂಗ್ ಟೇಬಲ್ ಟೆನ್ನಿಸ್ ಮತ್ತು ಪೇಂಟಿಂಗ್
ಈಗ ಈ ಫೈಲ್ ಅನ್ನು ಸೇವ್ ಮಾಡೋಣ
ಟೂಲ್ ಬಾರ್ ನಲ್ಲಿ ಸೇವ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ
ನೇಮ್ ಎಂಬ ಸ್ಥಾನದಲ್ಲಿ ಹಾಬಿ ಎಂದು ಫೈಲ್ ನ ಹೆಸರಿಡಿ
ಸೇವ್ ಇನ್ ಫೋಲ್ಡರ್ ನಲ್ಲಿ ಡೌನ್ ಏರೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಡೆಸ್ಕ್ಟಾಪ್ ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡಿ
ಈಗ ಸೇವ್ ಬಟನ್ ಕ್ಲಿಕ್ ಮಾಡಿ
ಹೀಗಾಗಿ ಫೈಲ್ ಡೆಸ್ಕ್ಟಾಪ್ ನಲ್ಲಿ ಸೇವ್ ಆಗಿದೆ
ಈಗ ನಾವು ಈ ಫೈಲ್ ಅನ್ನು ಕ್ಲೋಸ್ ಮಾಡೋಣ
ಬನ್ನಿ ಈಗ resumeಒಡಿಟಿ ಎಂಬ ಫೈಲ್ ನಲ್ಲಿ ಹೈಪರ್ ಲಿಂಕ್ ರಚಿಸೋಣ
ಅದು ಈ ಫೈಲ್ ಅನ್ನು ಒಪನ್ ಮಾಡುತ್ತದೆ
ಈಗ ನಾವು ಶೈಕ್ಷಣಿಕ ವಿವರಣೆಯಿರುವ ಟೇಬಲ್ ನ ಕೆಳಗೆ ಹಾಬೀಸ್ ಎಂದು ಹೆಡಿಂಗ್ ಬರೆಯೋಣ
ಹಾಬೀಸ್ ಎಂಬ ಟೆಕ್ಸ್ಟ್ ಅನ್ನು ಹೈಪರ್ ಲಿಂಕ್ ಮಾಡಲು ಮೊದಲು ಹಾಬೀಸ್ ಎಂಬ ಹೆಡಿಂಗ್ ಅನ್ನು ಕರ್ಸರ್ ಅನ್ನು ಅದರ ಮೇಲೆ ಎಳೆಯುವ ಮೂಲಕ ಆಯ್ಕೆ ಮಾಡಿ
ಈಗ ಮೆನ್ಯು ಬಾರ್ ನಲ್ಲಿ ಇನ್ಸರ್ಟ್ ಎಂಬ ಮೆನ್ಯುವಿನ ಮೇಲೆ ಕ್ಲಿಕ್ ಮಾಡಿ ಮತ್ತು ಹೈಪರ್ಲಿಂಕ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ಒಂದು ಡಯಲಾಗ್ ಬಾಕ್ಸ್ ತೆರೆಯುತ್ತದೆ
ಅದರಲ್ಲಿ ಇಂಟರ್ನೆಟ್ ಮೇಲ್ಸ್ ಆಂಡ್ ನ್ಯೂಸ್ ಡಾಕ್ಯುಮೆಂಟ್ ಮತ್ತು ನ್ಯೂ ಡಾಕ್ಯುಮೆಂಟ್ ಎಂಬ ವಿಕಲ್ಪಗಳಿರುತ್ತವೆ
ನಾವು ಟೆಕ್ಸ್ಟ್ ಡಾಕ್ಯುಮೆಂಟ್ ಗೆ ಹೈಪರ್ ಲಿಂಕ್ ಮಾಡಲು ಹೊರಟಿರುವುದರಿಂದ ನಾವು ಡಾಕ್ಯುಮೆಂಟ್ ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡೋಣ
ಈಗ ಪಥ್ ನ ಸ್ಥಾನದಲ್ಲಿ ಒಪೆನ್ ಫೈಲ್ ಎಂಬ ಬಟನ್ ಕ್ಲಿಕ್ ಮಾಡಿ ನಾವು ರಚಿಸಿದ ಹೊಸ ಡಾಕ್ಯುಮೆಂಟ್ ಅನ್ನು ತೆರೆಯಲು ಡೆಸ್ಕ್ಟಾಪ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ hobbyಒಡಿಟಿ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಒಪೆನ್ ಬಟನ್ ಕ್ಲಿಕ್ ಮಾಡಿ
ನೋಡಿ ಆ ಫೈಲ್ ನ ಸ್ಥಾನ ಸೂಚಿಯು ಪಥ್ ಎಂಬಲ್ಲಿ ಕಾಣುತ್ತಿದೆ
ಅಪ್ಲೈ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಕ್ಲೋಸ್ ಬಟನ್ ಕ್ಲಿಕ್ ಮಾಡಿ
ಈಗ ನೋಡಿ ಹಾಬೀಸ್ ಎಂಬ ಟೆಕ್ಸ್ಟ್ ರೇಖಾಂಕಿತವಾಗಿದೆ ಮತ್ತು ನೀಲಿ ಬಣ್ಣಕ್ಕೆ ತಿರುಗಿದೆ
ಈಗ ಈ ಟೆಕ್ಸ್ಟ್ ಹೈಪರ್ ಲಿಂಕ್ ಆಗಿದೆ
ಹಾಬೀಸ್ ಎಂಬಲ್ಲಿ ಕರ್ಸರ್ ಇಟ್ಟು ಕಂಟ್ರೋಲ್ ಕೆ ಮತ್ತು ಬಲ ಮೌಸ್ ಬಟನ್ ಅನ್ನು ಒಟ್ಟಿಗೆ ಒತ್ತಿ
ನೋಡಿ ಹಾಬೀಸ್ ಇರುವ ಫೈಲ್ ಒಪನ್ ಆಗುತ್ತದೆ
ಹೀಗೆಯೇ ನೀವು ಚಿತ್ರಗಳಿಗೆ ಹಾಗೂ ವೆಬ್ ಸೈಟ್ ಗಳಿಗೆ ಕೂಡಾ ಹೈಪರ್ ಲಿಂಕ್ ಅನ್ನು ರಚಿಸಬಹುದು
ಈಗ ನಾವು ಲಿಬ್ರೆ ಆಫೀಸ್ ರೈಟರ್ ನ ಈ ಪಾಠದ ಕೊನೆಗೆ ಬಂದಿದ್ದೇವೆ
ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ಡಾಕ್ಯುಮೆಂಟ್ ನಲ್ಲಿ ಚಿತ್ರದ ಫೈಲ್ ಅನ್ನು ಸೇರಿಸುವುದು
ರೈಟರ್ ನಲ್ಲಿ ಟೇಬಲ್ ಅನ್ನು ಸೇರಿಸುವುದು
ರೈಟರ್ ನಲ್ಲಿ ಹೈಪರ್ ಲಿಂಕ್ ಅನ್ನು ಸೇರಿಸುವುದು ಇತ್ಯಾದಿ
ಮಾಡಬೇಕಾದ ಅಭ್ಯಾಸಗಳು160 practiceಒಡಿಟಿ ಎಂಬುದನ್ನು ಒಪನ್ ಮಾಡಿ ಫೈಲ್ ನಲ್ಲಿ ಒಂದು ಚಿತ್ರವನ್ನು ಸೇರಿಸಿ
2 ಕಾಲಮ್ ಮತ್ತು 3 ರೋ ಗಳಿರುವ ಒಂದು ಟೇಬಲ್ ಸೇರಿಸಿ
ಆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದರೆ wwwgooglecom ಎಂಬ ವೆಬ್ ಸೈಟ್ ಒಪನ್ ಆಗಲು ಹೈಪರ್ ಲಿಂಕ್ ರಚಿಸಿ
ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೋ ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು